ಬ್ಲೆಂಡರ್ ನ ಟ್ಯುಟೋರಿಯಲ್ಸ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ನಲ್ಲಿಯ ಔಟ್ಲೈನರ್ ವಿಂಡೋ ಕುರಿತು ಇರುತ್ತದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ನೋಡಿದ ನಂತರ ಔಟ್ಲೈನರ್ ವಿಂಡೋ ಎಂದರೆ ಏನು ಔಟ್ಲೈನರ್ ವಿಂಡೋನಲ್ಲಿ ಈಯೆ ಅರೋವ್ ಮತ್ತು ಕೆಮೆರಾ ಐಕಾನ್ ಗಳೆಂದರೆ ಏನು ಮತ್ತು ಔಟ್ಲೈನರ್ ವಿಂಡೋನಲ್ಲಿ ಡಿಸ್ಪ್ಲೇ ಮೆನ್ಯು ಎಂದರೇನು ಎನ್ನುವುದರ ಬಗೆಗೆ ನಾವು ಕಲಿಯುವೆವು
ಬ್ಲೆಂಡರ್ ಇಂಟರ್ಫೇಸ್ ನ ಮೂಲಭೂತ ಅಂಶಗಳ ಬಗೆಗೆ ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ
ಇಲ್ಲದಿದ್ದಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಟ್ಯುಟೋರಿಯಲ್ ಬೇಸಿಕ್ ಡಿಸ್ಕ್ರಿಪ್ಷನ್ ಒಎಫ್ ಥೆ ಬ್ಲೆಂಡರ್ ಇಂಟರ್ಫೇಸ್ ಬೇಸಿಕ್ ಡಿಸ್ಕ್ರಿಪ್ಶನ್ ಆಫ್ ದ ಬ್ಲೆಂಡರ್ ಇಂಟರ್ಫೇಸ್ ಅನ್ನು ನೋಡಿರಿ
ಈ ಔಟ್ಲೈನರ್ ಎನ್ನುವುದು ಬ್ಲೆಂಡರ್ ನಲ್ಲಿಯ ಡೇಟಾದ ಫ್ಲೋಚಾರ್ಟ್ ಲಿಸ್ಟ್ ಆಗಿದೆ
ಇದು ಡಿಫಾಲ್ಟ್ ಆಗಿ ಬ್ಲೆಂಡರ್ ಇಂಟರ್ಫೇಸ್ ನ ಮೇಲಿನ ಬಲಮೂಲೆಯಲ್ಲಿ ಇರುತ್ತದೆ
ಔಟ್ಲೈನರ್ ವಿಂಡೋವನ್ನು ನಾವು ರಿಸೈಜ್ ಮಾಡೋಣ
ಕೆಳಗಿನ ಅಂಚಿನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಇನ್ನೂ ಕೆಳಗೆ ಎಳೆಯಿರಿ
ಎಡ ಅಂಚಿನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಇನ್ನೂ ಎಡಕ್ಕೆ ಎಳೆಯಿರಿ
ಔಟ್ಲೈನರ್ ವಿಂಡೋನಲ್ಲಿಯ ಆಯ್ಕೆಗಳನ್ನು ಈಗ ಹೆಚ್ಚು ಸ್ಪಷ್ಟವಾಗಿ ನಾವು ಕಾಣಬಹುದು
ಬ್ಲೆಂಡರ್ ನಲ್ಲಿ ವಿಂಡೋವನ್ನು ಹೇಗೆ ರಿಸೈಜ್ ಮಾಡುವುದು ಎಂಬುದನ್ನು ತಿಳಿಯಲು ನಮ್ಮ ಟ್ಯುಟೋರಿಯಲ್ ಹೌ ಟಿಒ ಚಂಗೆ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಹೌ ಟು ಚೇಂಜ್ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಎನ್ನುವುದನ್ನು ನೋಡಿರಿ
ವ್ಯೂ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇಲ್ಲಿರುವ ಹಲವಾರು ಆಯ್ಕೆಗಳೆಂದರೆ ಶೋವ್ ರೆಸ್ಟ್ರಿಕ್ಷನ್ ಕಾಲಮ್ನ್ಸ್ ಶೋವ್ ಆಕ್ಟಿವ್ showಹಿಡೆ ಒನೆ ಲೆವೆಲ್ ಶೋವ್ ಹೈರಾರ್ಕಿ ಡುಪ್ಲಿಕೇಟ್ ಆರಿಯಾ ಇಂಟೊ ನ್ಯೂ ವಿಂಡೋ ಮತ್ತು ಟಾಗಲ್ ಫುಲ್ ಸ್ಕ್ರೀನ್ ಇತ್ಯಾದಿ
ಶೋವ್ ರೆಸ್ಟ್ರಿಕ್ಷನ್ ಕಾಲಮ್ನ್ಸ್ ಅನ್ನು ನಿಷ್ಕ್ರಿಯಗೊಳಿಸಿ
ಔಟ್ಲೈನರ್ ವಿಂಡೋದ ಬಲಮೂಲೆಯಲ್ಲಿರುವ ವೀಕ್ಷಿಸಬಹುದಾದ ಆಯ್ಕೆಮಾಡಬಹುದಾದ ಮತ್ತು ರೆಂಡರ್ ಮಾಡಬಹುದಾದ ಎಲ್ಲ ಆಯ್ಕೆಗಳನ್ನು ಇದು ಮರೆಮಾಡುತ್ತದೆ
ಮತ್ತೊಮ್ಮೆ ವ್ಯೂ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ವೀಕ್ಷಿಸಬಹುದಾದ ಆಯ್ಕೆಮಾಡಬಹುದಾದ ಮತ್ತು ರೆಂಡರ್ ಮಾಡಬಹುದಾದ ಎಲ್ಲ ಆಯ್ಕೆಗಳನ್ನು ಮತ್ತೆ ಕಾಣಿಸಿಕೊಳ್ಳುವಂತೆ ಮಾಡಲು ಶೋವ್ ರೆಸ್ಟ್ರಿಕ್ಷನ್ ಕಾಲಮ್ನ್ಸ್ ಅನ್ನು ಸಕ್ರಿಯಗೊಳಿಸಿ
ಔಟ್ಲೈನರ್ ವಿಂಡೋನಲ್ಲಿ ಕ್ಯೂಬ್ ನ ಎಡಗಡೆ ಇರುವ ಪ್ಲಸ್ ಸೈನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಒಂದು ಕ್ಯಾಸ್ಕೇಡ್ ಲಿಸ್ಟ್ ಕಾಣಿಸಿಕೊಳ್ಳುತ್ತದೆ
ಇದು ನಿಮಗೆ ಆಯ್ಕೆಯಾದ ಆಬ್ಜೆಕ್ಟ್ ನ ಗುಣಲಕ್ಷಣಗಳನ್ನುಳ್ಳ ಲಿಸ್ಟ್ ಒಂದನ್ನು ತೋರಿಸುತ್ತದೆ
ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ಇವುಗಳನ್ನು ನಾವು ವಿವರವಾಗಿ ಚರ್ಚಿಸೋಣ
ಈಯೆ ನಿಮ್ಮ ಆಬ್ಜೆಕ್ಟ್ ಅನ್ನು 3ದ್ ವ್ಯೂ ನಲ್ಲಿ ಕಾಣುವಂತೆ ಅಥವಾ ಕಾಣದಿರುವಂತೆ ಮಾಡುತ್ತದೆ
ಉದಾಹರಣೆಗೆ ಕ್ಯೂಬ್ ಗಾಗಿ ಈಯೆ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಕ್ಯೂಬ್ 3ದ್ ವ್ಯೂ ನಲ್ಲಿ ಇನ್ನು ಮುಂದೆ ಕಾಣುವದಿಲ್ಲ
ಮತ್ತೊಮ್ಮೆ ಕ್ಯೂಬ್ ಗಾಗಿ ಈಯೆ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈಗ ಕ್ಯೂಬ್ ಅನ್ನು 3ದ್ ವ್ಯೂನಲ್ಲಿ ಕಾಣಬಹುದು
ಅರೋವ್ ನಿಮ್ಮ ಆಬ್ಜೆಕ್ಟ್ ಅನ್ನು 3ದ್ ವ್ಯೂನಲ್ಲಿ ಆಯ್ಕೆಮಾಡಬಹುದಾದ ಅಥವಾ ಆಯ್ಕೆಮಾಡಲಾಗದ ಆಬ್ಜೆಕ್ಟ್ ನ್ನಾಗಿ ಮಾಡುತ್ತದೆ
ಉದಾಹರಣೆಗೆ ಕ್ಯೂಬ್ ಗಾಗಿ ಅರೋವ್ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
3ದ್ ವ್ಯೂನಲ್ಲಿಯ ಕ್ಯೂಬ್ ಮೇಲೆ ರೈಟ್ ಕ್ಲಿಕ್ ಮಾಡಿರಿ
ಈ ಕ್ಯೂಬ್ ಅನ್ನು ಆಯ್ಕೆಮಾಡಲು ಸಾಧ್ಯವಿಲ್ಲ
ಮತ್ತೆ ಔಟ್ಲೈನರ್ ವಿಂಡೋದಲ್ಲಿ ಕ್ಯೂಬ್ ಗಾಗಿ ಅರೋವ್ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
3ದ್ ವ್ಯೂನಲ್ಲಿಯ ಕ್ಯೂಬ್ ಮೇಲೆ ರೈಟ್ ಕ್ಲಿಕ್ ಮಾಡಿರಿ
ಈ ಕ್ಯೂಬ್ಅನ್ನು ಈಗ ಆಯ್ಕೆಮಾಡಬಹುದು
ಕೆಮೆರಾ ನಿಮ್ಮ ಆಬ್ಜೆಕ್ಟ್ ಅನ್ನು ರೆಂಡರ್ ಮಾಡಬಹುದಾದ ಅಥವಾ ರೆಂಡರ್ ಮಾಡಲಾಗದ ಆಬ್ಜೆಕ್ಟ್ ನ್ನಾಗಿ ಮಾಡುತ್ತದೆ
ಕ್ಯೂಬ್ ಗಾಗಿ ಕೆಮೆರಾ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಸೀನ್ ಅನ್ನು ರೆಂಡರ್ ಮಾಡಲು ನಿಮ್ಮ ಕೀಬೋರ್ಡ್ ಮೇಲಿನ ಫ್12 ಅನ್ನು ಒತ್ತಿರಿ
ಈ ಕ್ಯೂಬ್ ರೆಂಡರ್ ನಲ್ಲಿ ಕಾಣುತ್ತಿಲ್ಲ
3ದ್ ವ್ಯೂ ಗೆ ಮರಳಿ ಹೋಗಲು ನಿಮ್ಮ ಕೀಬೋರ್ಡ್ ಮೇಲಿನ Esc ಅನ್ನು ಒತ್ತಿರಿ
ಮತ್ತೆ ಔಟ್ಲೈನರ್ ವಿಂಡೋದಲ್ಲಿ ಕ್ಯೂಬ್ ಗಾಗಿ ಕೆಮೆರಾ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಸೀನ್ ಅನ್ನು ರೆಂಡರ್ ಮಾಡಲು ಫ್12 ಅನ್ನು ಒತ್ತಿರಿ
ಈ ಕ್ಯೂಬ್ ಅನ್ನು ರೆಂಡರ್ ನಲ್ಲಿ ಈಗ ಕಾಣಬಹುದು
3ದ್ ವ್ಯೂ ಗೆ ಮರಳಿ ಹೋಗಲು Esc ಅನ್ನು ಒತ್ತಿರಿ
ಔಟ್ಲೈನರ್ ವಿಂಡೋನಲ್ಲಿಯ ಸರ್ಚ್ ಬಾರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಸೀನ್ ನಲ್ಲಿ ಅನೇಕ ಆಬ್ಜೆಕ್ಟ್ ಗಳಿದ್ದರೆ ಆವಾಗ ಈ ಸರ್ಚ್ ಟೂಲ್ ಸದೃಶ ಗುಂಪಿನ ಆಬ್ಜೆಕ್ಟ್ ಗಳನ್ನು ಅಥವಾ ಸೀನ್ ನಲ್ಲಿಯ ಯಾವುದೇ ನಿರ್ದಿಷ್ಟ ಆಬ್ಜೆಕ್ಟ್ ಅನ್ನು ಶೋಧಿಸಲು ಸಹಾಯ ಮಾಡುತ್ತದೆ
ಔಟ್ಲೈನರ್ ವಿಂಡೋದ ಮೇಲೆ ಎಡ ಮೂಲೆಯಲ್ಲಿರುವ ಸೀನ್ ಎನ್ನುವುದು ನಿಮ್ಮ ಬ್ಲೆಂಡರ್ ಸೀನ್ ನಲ್ಲಿಯ ಎಲ್ಲ ಆಬ್ಜೆಕ್ಟ್ ಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಅಂಶಗಳನ್ನು ಲಿಸ್ಟ್ ಮಾಡುತ್ತದೆ
ಆಲ್ ಸೀನ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಡ್ರಾಪ್ಡೌನ್ ಲಿಸ್ಟ್ ಡಿಸ್ಪ್ಲೇ ಮೆನ್ಯು ಆಗಿದೆ
ಔಟ್ಲೈನರ್ ಪ್ಯಾನೆಲ್ ಗಾಗಿ ಇದು ಡಿಸ್ಪ್ಲೇ ಆಯ್ಕೆಗಳನ್ನು ಒಳಗೊಂಡಿದೆ
ಕರೆಂಟ್ ಸೀನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈಗಿನ ಸೀನ್ ನಲ್ಲಿ ಪ್ರಸ್ತುತವಿರುವ ಔಟ್ಲೈನರ್ ವಿಂಡೋನಲ್ಲಿ ಲಿಸ್ಟ್ ಮಾಡಿದ ಎಲ್ಲ ಆಬ್ಜೆಕ್ಟ್ ಗಳನ್ನು ನೀವು ನೋಡಬಹುದು
ಡಿಸ್ಪ್ಲೇ ಮೆನ್ಯು ಓಪನ್ ಮಾಡಲು ಕರೆಂಟ್ ಸೀನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ವಿಸಿಬಲ್ ಲೇಯರ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಆಕ್ಟಿವ್ ಲೇಯರ್ ಅಥವಾ ಲೇಯರ್ಸ್ ನಲ್ಲಿ ಇರುವ ಎಲ್ಲ ಆಬ್ಜೆಕ್ಟ್ ಗಳು ಔಟ್ಲೈನರ್ ವಿಂಡೋನಲ್ಲಿ ಲಿಸ್ಟ್ ಮಾಡಲ್ಪಟ್ಟಿವೆ
ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನಾವು ಲೇಯರ್ಸ್ ಕುರಿತು ವಿವರವಾಗಿ ಕಲಿಯುವೆವು
ಡಿಸ್ಪ್ಲೇ ಮೆನ್ಯು ಓಪನ್ ಮಾಡಲು ವಿಸಿಬಲ್ ಲೇಯರ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಸೆಲೆಕ್ಟೆಡ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
3ದ್ ವ್ಯೂ ನಲ್ಲಿ ಆಯ್ಕೆಯಾದ ಆಬ್ಜೆಕ್ಟ್ ಅನ್ನು ಮಾತ್ರ ಔಟ್ಲೈನರ್ ಲಿಸ್ಟ್ ಮಾಡುತ್ತದೆ
ಡಿಸ್ಪ್ಲೇ ಮೆನ್ಯು ಓಪನ್ ಮಾಡಲು ಸೆಲೆಕ್ಟೆಡ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಆಕ್ಟಿವ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
3ದ್ ವ್ಯೂ ನಲ್ಲಿ ಇತ್ತೀಚೆಗೆ ಆಯ್ಕೆಯಾದ ಆಬ್ಜೆಕ್ಟ್ ಅನ್ನು ಮಾತ್ರ ಔಟ್ಲೈನರ್ ಲಿಸ್ಟ್ ಮಾಡುತ್ತದೆ
ಡಿಸ್ಪ್ಲೇ ಮೆನ್ಯು ಓಪನ್ ಮಾಡಲು ಆಕ್ಟಿವ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಸೇಮ್ ಟೈಪ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಅದರ ಹೆಸರೇ ಸೂಚಿಸುವಂತೆ ಸೇಮ್ ಟೈಪ್ಸ್ ಎನ್ನುವ ಆಯ್ಕೆಯು ಔಟ್ಲೈನರ್ ನಲ್ಲಿ ಒಂದೇ ವರ್ಗಕ್ಕೆ ಸೇರಿದ ಎಲ್ಲ ಆಬ್ಜೆಕ್ಟ್ ಗಳನ್ನು ಲಿಸ್ಟ್ ಮಾಡುತ್ತದೆ
ಉದಾಹರಣೆಗೆ 3ದ್ ವ್ಯೂ ನಲ್ಲಿ ಈ ಕ್ಯೂಬ್ ಡಿಫಾಲ್ಟ್ ಆಗಿ ಆಯ್ಕೆಯಾಗಿದೆ
ಹೀಗಾಗಿ ಸೀನ್ ನಲ್ಲಿಯ ಎಲ್ಲ ಮೆಶ್ ಆಬ್ಜೆಕ್ಟ್ ಗಳನ್ನು ಔಟ್ಲೈನರ್ ಲಿಸ್ಟ್ ಮಾಡುತ್ತದೆ
ಈ ಸಂದರ್ಭದಲ್ಲಿ ಕ್ಯೂಬ್ ಮಾತ್ರ ಸೀನ್ ನಲ್ಲಿರುವ ಮೆಶ್ ಆಬ್ಜೆಕ್ಟ್ ಆಗಿದೆ
ಬ್ಲೆಂಡರ್ ನಲ್ಲಿ ಅನಿಮೇಶನ್ ಕುರಿತು ಇರುವ ಮುಂದುವರಿದ ಟ್ಯುಟೋರಿಯಲ್ ಗಳಲ್ಲಿ ನಾವು ಮೆಶ್ ಆಬ್ಜೆಕ್ಟ್ ಗಳ ಬಗೆಗೆ ವಿವರವಾಗಿ ಕಲಿಯುವೆವು
ಡಿಸ್ಪ್ಲೇ ಮೆನ್ಯು ಓಪನ್ ಮಾಡಲು ಸೇಮ್ ಟೈಪ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಗ್ರೂಪ್ಸ್ ಎನ್ನುವುದು ಸೀನ್ ನಲ್ಲಿರುವ ಎಲ್ಲ ಗುಂಪುಗೊಂಡ ಆಬ್ಜೆಕ್ಟ್ ಗಳನ್ನು ಲಿಸ್ಟ್ ಮಾಡುತ್ತದೆ
ಇಲ್ಲಿ ಇನ್ನೂ ಬೇರೆ ಹಲವು ಆಯ್ಕೆಗಳಿವೆ ಅವುಗಳನ್ನು ನಾವು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ನೋಡುವೆವು
ಹೀಗೆ ಇದು ಔಟ್ಲೈನರ್ ವಿಂಡೋದ ವಿಶ್ಲೇಷಣೆ ಆಗಿದೆ
ಅನೇಕ ಆಬ್ಜೆಕ್ಟ್ ಗಳನ್ನು ಹೊಂದಿದ ದೊಡ್ಡ ದೃಶ್ಯದೊಂದಿಗೆ ಕೆಲಸ ಮಾಡುವಾಗ ಸೀನ್ ನಲ್ಲಿಯ ಪ್ರತಿಯೊಂದು ಆಬ್ಜೆಕ್ಟ್ ನೆಡೆಗೆ ಗಮನವಿಡಲು ಔಟ್ಲೈನರ್ ವಿಂಡೋ ತುಂಬಾ ಉಪಯುಕ್ತ ಟೂಲ್ ಆಗುತ್ತದೆ
ಈಗ ಒಂದು ಹೊಸ ಫೈಲ್ ಅನ್ನು ಕ್ರಿಯೇಟ್ ಮಾಡಿ ಔಟ್ಲೈನರ್ ನಲ್ಲಿ ಆಯ್ಕೆಯಾದವುಗಳ ಲಿಸ್ಟ್ ಮಾಡಿ ಮತ್ತು ಕ್ಯೂಬ್ ಅನ್ನು ರೆಂಡರ್ ಮಾಡಲಾರದಂತಾಗಿಸಿ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಆಂಡ್ spoken tutorialಒರ್ಗ್ nmeict ಇಂಟ್ರೋ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು